ಬಸ್ಸ ಯಾವ ಕಡೆ ಹೋಗತ್ತೆ ಅಂತ ಬೋರ್ಡ್ ಹಾಕಿಲ್ಲ ಅವ್ರಿಗೆ ಕೇಳ್ಬೇಕು ಹೋಗಿ ಬಸ್ಸಿನ ಚಾಲಕ ಕಟ್ ದಟ್ಟ ಗಟ್ಟಿ ಮುಟ್ಟಾಗಿ ದಷ್ಟ ಪುಷ್ಟ ವಾಗಿದ್ದಾನೆ.

ಯಾರು ಹುಡುಗರು ಕಾಣ್ತಾ ಇಲ್ಲ ಬಿಲ್ಡಿಂಗ್ ಅಲ್ಲಿ ಮೇ ಬಿ ಶಾಲೆಗ್ ಹೋಗಿರ್ಬೇಕು.

ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ ತೆಂಗಿನ ಗಿಡಗಳು ಇವೆ ಬಿಲ್ಡಿಂಗ್ ಕೂಡ ಇವೆ.